ಇದು ಬಿಜಾಪುರದ ಒಂದು ಚಿತ್ರಣವಾಗಿದೆ. ಇದು ಕರ್ನಾಟಕ ನಗರ ಒಳ ನೀರು ಸರಬರಾಜು ಮತ್ತೆ ಒಳಚರಂಡಿ ಸರಬರಾಜು ನಿರ್ವಹಣಾ ಉಪ ವಿಭಾಗದ ಒಂದು ಮುಂಭಾಗದ ಆಫೀಸ್ ಆಗಿದೆ.

ಈ ಚಿತ್ರವೂ ಬಿಜಾಪುರದ ಒಂದು ಏರಿಯಾದ ಒಂದು ನಿಶಾ ವಿಶಾಲ್ ಮೇಘ ಒಂದು ಏರಿಯಾ ದಲ್ಲಿರುವ ವಿಶಾಲ್ ಮಾರ್ಟ್ನ ಮೇಘ ಚಿತ್ರಣವಾಗಿದೆ.

ಪಿ.ವಿ.ಆರ್ ಇದೊಂದು ಮೂವಿ ನೋಡಲ್ಲಿ ಇರುವಂತ ಒಂದು ಥೇಟರ್ ಚಿತ್ರವಾಗಿದೆ ಈಥೇಟರ್ ಒಳಗಡೆ ಎಲ್ಲಾ ಕಡೆ ಲೈಟಿಂಗ್ಸ್ ಅನ್ನು ಹಾಕಿದ್ದಾರೆ ಮತ್ತೆ ತುಂಬಾ ಕ್ಲೀನಾಗಿ ಇಟ್ಟುಕೊಂಡಿದ್ದಾರೆ.

ಇದು ಬಿಜಾಪುರ ಬಿಜಾಪುರದ ಒಂದು ಚಿತ್ರಣವಾಗಿದೆ ಕರ್ನಾಟಕ ಬುಕ್ ಡಿಪೋ ಅಂದ್ರೆ ಬುಕ್ ಸ್ಟೋರಿ ನ ಒಂದು ಚಿತ್ರಣವಾಗಿದೆ ಬುಕ್ ಸ್ಟೋರಿನ ಮುಂಭಾಗದಲ್ಲಿ ಒಂದು ಹೂವಿನ ಮಾಡಿದ್ದಾರೆ ಇಲ್ಲಿ ಎಲ್ಲ ರೀತಿಯ ಬುಕ್ಸ್ ಅನ್ನು ಜೋಡಿಸಿರುವ ಅಂತ ಒಂದು ಬುಕ್ ಸ್ಟೋರ್ ಆಗಿದೆ.

ಇದು ಬಿಜಾಪುರದ ಒಂದು ಚಿತ್ರ ಇದು ಬಿಜಾಪುರದ ಒಂದು ಚಿತ್ರಮಂದಿರವಾಗಿದೆ ಇದು ಯಲಗೋಸ್ವರ ಚಿತ್ರಮಂದಿರ ನೆರಗುಂದಿ.

'' ಗೇಮ್ಸ್ ಗಳೆಲ್ಲ ಅಹ್ ಎಕ್ವಿಪ್ಮೆಂಟ್ಸ್ ಇಟ್ಟಿದ್ದಾರೆ ಇಲ್ಲಿ ಜೋಗ ಅಲ್ಲಿ ಮತ್ತು ಜೋಗಾಲಿ ಗೇಮ್ಸ್ ಇಟ್ಟಿದ್ದಾರೆ. ''